ಶಾಪಿಂಗ್ಗಾಗಿ ಬರುತ್ತಾರೆ ಹಾಗು ಇಲ್ಲಿ ವಿಜಯ ಮೆಡಿಕಲ್ ಅಂತ ಒಂದು ಗುಳಿಗೆ ಅಂಗಡಿಯನ್ನು ಸಹಿತ ನಾವು ವೀಕ್ಷಿಸಬಹುದಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಒಂದು ಕಾರು ಇದೆ ಕಾರನ್ನು ಸಹಿತ ನಾವು ವೀಕ್ಷಣೆ ಮಾಡಬಹುದು.

ಇದು ಅತಿ ಎತ್ತರವಾದ ಅಂತ ಕಟ್ಟಡ ಅಂತ ಹೇಳ್ಬಹುದು ಇಲ್ಲಿ ಅನೇಕ ರೀತಿಯ ಬಟ್ಟೆಗಳನ್ನು ಮಾರಾಟ ಮಾಡುತ್ತಾರೆ ಹಾಗು ಪುರುಷರು ಹಾಗು ಮಹಿಳೆಯರು ಧರಿಸುವಂತಹ ಅರ್ಬಿಗಳು ಸಹಿತ ಇಲ್ಲಿ ದೊರಕುತ್ತವೆ ಅಂತ ಹೇಳ್ಬಹುದು.

ಈ ಚಿತ್ರದಲ್ಲಿ ಒಂದು ದೇವರ ಮೂರ್ತಿಯನ್ನ ನೋಡಬಹುದು. ಆ ದೇವರ ಮೂರ್ತಿನ ಹೂವಿನ ಹಾರದಿಂದ ಅಲಂಕಾರನು ಮಾಡುವ ದೃಶ್ಯವನ್ನು ನಾವು ನೋಡಬಹುದಾಗಿದೆ.

ಹಾಗು ರಸ್ತೆ ಮೇಲೆ ರಿಕ್ಷಾ ಹಾಗು ಬೈಕ್ಗಳು ಹೋರಾಡುವಂತಹ ದೃಶ್ಯಾವನ್ನು ನಾವು ನೋಡುತ್ತೇವೆ ಈ ಚೀತಾ ಒಂದು ಅತಿ ಸುಂದರವಾದಂತಹ ಚಿತವಾಗಿದೆ.

ಇದು ಒಂದು ಅತಿ ಹೆಚ್ಚಾಗಿರುವ ಮರಗಳನ್ನು ಹೊಂದಿರುವಂತ ಕಾಡು ಅಂತ ಹೇಳ್ಬೋದು. ಹಾಗು ಅನೇಕ ರೀತಿಯ ಮನೆಗಳನ್ನೂ ಸಹಿತ ಈ ಚಿತ್ರದಲ್ಲಿ ನಾವು ನೋಡುತ್ತೀವಿ.